ಸಿನಾಪ್ಟಿಕ್ ಪ್ಯಾಕೇಜ್ Managerಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಉಪಯೋಗದ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಉಪಯೋಗದಿಂದ ಉಬಂಟುವಿನಲ್ಲಿ ಎಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡುವುದು ಹೇಗೆ ಎಂದು ತಿಳಿಯಲಿದ್ದೇವೆ
ಇದಕ್ಕಾಗಿ ನಾನು ಉಬಂಟು 1004 ರ ಜೊತೆ ಗ್ನೋಮ್ ಎನ್ವಿರೋನ್ಮೆಂಟ್ ಡೆಸ್ಕ್ಟಾಪ್ ಅನ್ನು ಉಪಯೋಗಿಸುತ್ತಿದ್ದೇನೆ
ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಉಪಯೋಗಕ್ಕಾಗಿ ಅಡ್ಮಿನಿಸ್ಟ್ರೇಟೀವ್ ಹಕ್ಕುಗಳಿರಬೇಕು
ಇಂಟರ್ನೆಟ್ ಸಂಪರ್ಕವು ಸರಿಯಾಗಿರಬೇಕು
ಹಾಗಾದರೆ ಮೊದಲಿಗೆ ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ಅನ್ನು ತೆರೆಯೋಣ
ತೆರೆಯಲು Systemಸಿಸ್ಟಮ್gtAdministrationಎಡ್ಮಿನಿಸ್ಟ್ರೇಷನ್ ಎಂಬಲ್ಲಿ ಹೋಗಿ ಅಲ್ಲಿ ಸಿನಾಪ್ಟಿಕ್ ಪ್ಯಾಕೇಜ್ Managerಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ಎಂಬುದರ ಮೇಲೆ ಒತ್ತಿ
ಈಗ ಒಂದು ಅಥೆಂಟಿಕೇಶನ್ ಅಥೆಂಟಿಕೇಶನ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಇದು ಪಾಸ್ವರ್ಡ್ ಕೇಳುತ್ತದೆ
ಈಗ ಪಾಸ್ವರ್ಡ್ ಟೈಪ್ ಮಾಡೋಣ ನಂತರ Enter ಎಂಟರ್ ಒತ್ತಿ
ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ಅನ್ನು ಮೊದಲ ಬಾರಿ ಉಪಯೋಗಿಸುವಾಗ ಒಂದು ಇಂಟ್ರೊಡಕ್ಷನ್ ಇಂಟ್ರೋಡಕ್ಶನ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅಲ್ಲಿ ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಉಪಯೋಗದ ಬಗ್ಗೆ ವಿವರಣೆ ಇರುತ್ತದೆ
ಈಗ ಈ ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನಲ್ಲಿ ಒಂದು ಎಪ್ಲಿಕೇಶನ್ ಅನ್ನು ಅಥವಾ ಪ್ಯಾಕೇಜ್ ಅನ್ನು ಇನ್ಸ್ಟಾಲ್ ಮಾಡಲು ಪ್ರೋಕ್ಸಿ ಹಾಗೂ ರಿಪೋಸಿಟೊರಿ ಯ ಸಂರಚನೆ ಮಾಡೋಣ
ಇದಕ್ಕಾಗಿ ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನಲ್ಲಿ Windowsವಿಂಡೋಸ್ ಎಂಬಲ್ಲಿ ಹೋಗೋಣ
ದಯವಿಟ್ಟು Settingಸೆಟ್ಟಿಂಗ್ ಎಂಬಲ್ಲಿ ಹೋಗಿ Preferenceಪ್ರಿಫರೆನ್ಸ್ ನ ಮೇಲೆ ಒತ್ತಿ
ಪ್ರೆಫರೆನ್ಸ್ ಪ್ರಿಫರೆನ್ಸ್ ಎಂಬ ವಿಂಡೋ ನಲ್ಲಿ ತುಂಬಾ ಟ್ಯಾಬ್ ಗಳು ಕಾಣುತ್ತವೆ
ಅಲ್ಲಿ Networkನೆಟ್ವರ್ಕ್ ಎಂಬುದರ ಸಂರಚನೆ ಮಾಡಲು ಪ್ರಾಕ್ಸಿ Settingಪ್ರೋಕ್ಸಿ ಸೆಟ್ಟಿಂಗ್ ನ ಮೇಲೆ ಒತ್ತಿ
ಪ್ರಾಕ್ಸಿ ಸರ್ವರ್ ಪ್ರೋಕ್ಸಿ ಸೆಟ್ಟಿಂಗ್ ಎಂಬಲ್ಲಿ ಡೈರೆಕ್ಟ್ ಕನೆಕ್ಷನ್ ಡೈರಕ್ಟ್ ಕನೆಕ್ಶನ್ ಹಾಗೂ ಮ್ಯಾನ್ಯುಯಲ್ ಕನೆಕ್ಷನ್ ಮ್ಯಾನ್ಯುವಲ್ ಕನಕ್ಶನ್ ಎಂಬ ಎರಡು ವಿಕಲ್ಪಗಳಿವೆ
ನಾನು ಇಲ್ಲಿ ಕಾಣುತ್ತಿರುವ ಮ್ಯಾನ್ಯುಯಲ್ ಕನೆಕ್ಷನ್ ಎಂಬುದನ್ನು ಉಪಯೋಗಿಸುತ್ತೇನೆ
ನೀವು ನೀವಿಚ್ಛಿಸಿದ ವಿಕಲ್ಪವನ್ನು ಆರಿಸಿ ಅಥೆಂಟಿಕೇಶನ್ ಅಥೆಂಟಿಕೇಶನ್ ಎಂಬುದರ ಮೇಲೆ ಒತ್ತಿ
ಈಗ ಸ್ಕ್ರೀನ್ ನಲ್ಲಿ ಎಚ್ಟಿಟಿಪಿ ಅಥೆಂಟಿಕೇಶನ್ ಎಚ್ ಟಿ ಟಿ ಪಿ ಅಥೆಂಟಿಕೇಶನ್ ಎಂಬ ವಿಂಡೋ ಕಾಣಿಸುತ್ತದೆ
ಇಲ್ಲಿ ಅಪೇಕ್ಷೆ ಇದ್ದಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಟೈಪ್ ಮಾಡಿ ಒಕ್ ಎಂಬಲ್ಲಿ ಒತ್ತಿ
ಈಗ ಬದಲಾಯಿಸಲು Applyಅಪ್ಲೈ ಎಂಬುದರ ಮೇಲೆ ಒತ್ತಿ
ವಿಂಡೋ ಕ್ಲೋಸ್ ಮಾಡಲು ಒಕ್ ಎಂಬಲ್ಲಿ ಒತ್ತಿ
ಈಗ ಪುನಃ ಕ್ರಮವಾಗಿ Settingಸೆಟ್ಟಿಂಗ್ಸ್ ಹಾಗೂ Repositoriesರೆಪೋಸಿಟೋರೀಸ್ ಎಂಬಲ್ಲಿ ಒತ್ತಿ
ಸ್ಕ್ರೀನ್ ನ ಮೇಲೆ ಸಾಫ್ಟ್ವೇರ್ Sourcesಸಾಫ್ಟ್ವೇರ್ ಸೋರ್ಸಸ್ ಎಂಬ ವಿಂಡೋ ಕಾಣಿಸುತ್ತದೆ
ಉಬುಂಟು Softwareಉಬಂಟು ಸಾಫ್ಟ್ವೇರ್ ಎಂಬುದನ್ನು ಡೌನ್ಲೋಡ್ ಮಾಡಲು ಹಲವಾರು ಮೂಲಗಳಿವೆ
ಈಗ ಡೌನ್ಲೋಡ್ ಫ್ರಾಮ್ ಡೌನ್ಲೋಡ್ ಫ್ರೊಮ್ ಎಂಬ ಡ್ರಾಪ್ ಡೌನ್ ಮೆನ್ಯುವಿನ ಮೇಲೆ ಒತ್ತಿ ಮತ್ತು ರಿಪೋಸಿಟರೀಸ್ ಎಂಬುದರ ಸೂಚಿಯನ್ನು ನೋಡಲು ಮೌಸ್ ನ ಸೂಚಿಯನ್ನು ಅಲ್ಲಿಯೇ ಇರಿಸಿ
ಇಲ್ಲಿ ಓದರ್ಸ್ ಅದರ್ಸ್ ಎಂಬ ವಿಕಲ್ಪವು ಸರ್ವರ್ ನ ಸೂಚಿಯನ್ನು ತೋರಿಸುತ್ತದೆ
ಈ ವಿಂಡೋವನ್ನು ಕ್ಲೋಸ್ ಮಾಡಲು ಕ್ಯಾನ್ಸಲ್ ಕ್ಯಾನ್ಸಲ್ ಎಂಬಲ್ಲಿ ಒತ್ತಿ
ನಾನು ಸರ್ವರ್ ಫೋರ್ ಇಂಡಿಯಾ ಸರ್ವರ್ ಫಾರ್ ಇಂಡಿಯಾ ಎಂಬುದನ್ನು ಉಪಯೋಗಿಸುತ್ತಿದ್ದೇನೆ
ಸಾಫ್ಟ್ವೇರ್ ಸೋರ್ಸಸ್ ಸಾಫ್ಟ್ವೇರ್ ಸೋರ್ಸಸ್ ಎಂಬುದನ್ನು ಕ್ಲೋಸ್ ಮಾಡಲು ಕ್ಲೋಸ್ ಎಂಬಲ್ಲಿ ಒತ್ತಿ
ಈ ಟೂಲ್ ನ ಉಪಯೋಗವನ್ನು ಹೇಗೆ ಮಾಡುವುದೆಂದು ನೋಡಲು ನಾನು ಉದಾಹರಣರೂಪವಾಗಿ ವಿಎಲ್ಸಿ ಪ್ಲೇಯರ್ ವಿ ಎಲ್ ಸಿ ಪ್ಲೇಯರ್ ಅನ್ನು ಇನ್ಸ್ಟಾಲ್ ಮಾಡುತ್ತೇನೆ
ನೀವು ಸಿನಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಉಪಯೋಗವನ್ನು ಮೊದಲ ಬಾರಿಗೆ ಮಾಡುತ್ತಿರುವಿರಾದರೆ ನೀವು ಪ್ಯಾಕೇಜ್ ಅನ್ನು ರೀಲೋಡ್ ಮಾಡಬೇಕಾಗುತ್ತದೆ
ಹೀಗೆ ಮಾಡಲು ಟೂಲ್ ಬಾರ್ ನಲ್ಲಿ ಮೇಲ್ಗಡೆ ರಿಲೋಡ್ ರೀಲೋಡ್ ಎಂಬುದನ್ನು ಒತ್ತಿ
ಈಗ ಸ್ವಲ್ಪ ಕಾಯಬೇಕಾಗಬಹುದು
ಇಲ್ಲಿ ನಾವು ಇಂಟರ್ನೆಟ್ ಮುಖಾಂತರ ಪ್ಯಾಕೇಜಸ್ ವರ್ಗಾವಣೆಗೊಳ್ಳುತ್ತದೆ ಮತ್ತು ಅಪ್ಡೇಟ್ ಆಗುತ್ತದೆ ಎಂದು ನೋಡಬಹುದು
ಯಾವಾಗ ರೀಲೋಡಿಂಗ್ ಮುಗಿಯುತ್ತದೆಯೋ ಆಗ ಟೂಲ್ ಬಾರ್ ನಲ್ಲಿರುವ ಕ್ವಿಕ್ ಸರ್ಚ್ ಕ್ವಿಕ್ ಸರ್ಚ್ ಎಂಬ ಬಾಕ್ಸ್ ನಲ್ಲಿ ವಿಎಲ್ಸಿ ಎಂದು ಟೈಪ್ ಮಾಡಿ
ಇಲ್ಲಿ ನಾವು ಎಲ್ಲಾ ತರಹದ ವಿಎಲ್ಸಿ ಪ್ಯಾಕೇಜ್ ಗಳನ್ನು ಸೂಚಿಯಲ್ಲಿ ನೋಡಬಹುದು
ವಿಎಲ್ಸಿ ಪ್ಯಾಕೇಜ್ ಎಂದು ಆಯ್ಕೆ ಮಾಡಲು ಚೆಕ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಾಣುವ ಮಾರ್ಕ್ ಫೋರ್ ಇನ್ಸ್ಟಾಲೇಷನ್ ಮಾರ್ಕ್ ಫಾರ್ ಇನ್ಸ್ಟಾಲೇಶನ್ ಅನ್ನು ಆಯ್ಕೆ ಮಾಡಿ
ಇಲ್ಲಿ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅದರಲ್ಲಿ ರಿಪೊಸಿಟರಿ ಪ್ಯಾಕೇಜ ಗಳ ಸಂಪೂರ್ಣ ಸೂಚಿ ಇರುತ್ತದೆ
ಎಲ್ಲಾ ಡಿಪೆಂಡೆನ್ಸಿ ಪ್ಯಾಕೇಜ್ ಗಳು ಮಾರ್ಕ್ ಆಗಲು ಮಾರ್ಕ್ ಎಂಬಲ್ಲಿ ಒತ್ತಿ
ಟೂಲ್ ಬಾರ್ ಗೆ ಹೋಗಿ ಮತ್ತು ಅಪ್ಲೈ ಅಪ್ಲೈ ಎಂಬಲ್ಲಿ ಒತ್ತಿ
ಈಗ ಸಮ್ಮರಿ ಸಮ್ಮರಿ ಎಂಬ ಒಂದು ವಿಂಡೋ ಕಾಣಿಸುತ್ತದೆ
ಇದರಲ್ಲಿ ಇನ್ಸ್ಟಾಲೇಶನ್ ನ ಮಾಹಿತಿ ಇರುತ್ತದೆ
ಇನ್ಸ್ಟಾಲ್ ಮಾಡಲು ಅಪ್ಲೈ ಒತ್ತಿ
ಇನ್ಸ್ಟಾಲೇಶನ್ ಎಂಬುದು ಪ್ಯಾಕೆಜ್ ನ ಸಂಖ್ಯೆ ಮತ್ತು ಆಕಾರದ ಆಧಾರದ ಮೇಲೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ

ಯಾವಾಗ ಇನ್ಸ್ಟಾಲೇಶನ್ ಮುಗಿಯುತ್ತದೆಯೋ ಆಗ ಡೌನ್ಲೋಡಿಂಗ್ ಪ್ಯಾಕೇಜಸ್ ಫೈಲ್ ಡೌನ್ಲೋಡಿಂಗ್ ಪ್ಯಾಕೇಜ್ ಫೈಲ್ಸ್ ಎಂಬ ವಿಂಡೋ ಕ್ಲೋಸ್ ಆಗುತ್ತದೆ
ಈಗ ನಾವು ಬದಲಾವಣೆ ಆಗುತ್ತಿದೆ ಎಂದು ನೋಡಬಹುದು

ನಾವೀಗ ವಿಎಲ್ಸಿ ಎಂಬ ಸಾಫ಼್ಟ್ವೇರ್ ಇನ್ಸ್ಟಾಲ್ ಆಗಿದೆ ಎಂದು ನೋಡಬಹುದು
ಸಿನಾಪ್ಟಿಕ್ ಪ್ಯಾಕೇಜ್ ಮ್ಯಾನೇಜರ್ ಎಂಬ ವಿಂಡೋ ವನ್ನು ಕ್ಲೋಸ್ ಮಾಡೋಣ
ಈಗ ವಿಎಲ್ಸಿ ಪ್ಲೇಯರ್ ಎಂಬುದು ಸಫಲವಾಗಿ ಇನ್ಸ್ಟಾಲ್ ಆಗಿದೆಯೋ ಅಥವಾ ಇಲ್ಲವೋ ಎಂದು ದೃಢೀಕರಿಸೋಣ
ದೃಢೀಕರಿಸಲು ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್gtSound ಆಂಡ್ Videoಸೌಂಡ್ ಅಂಡ್ ವೀಡಿಯೋ ಎಂಬಲ್ಲಿ ಹೋಗಿ
ಅಲ್ಲಿ ನಾವು ವಿಎಲ್ಸಿ ಮೀಡಿಯಾ ಪ್ಲೇಯರ್ ಎಂಬುದು ಸೂಚಿಯಲ್ಲಿದೆ ಎಂದು ನೋಡಬಹುದು
ಅಂದರೆ ವಿಎಲ್ಸಿ ಯು ಸಫಲತಾ ಪೂರ್ವಕವಾಗಿ ಇನ್ಸ್ಟಾಲ್ ಆಗಿದೆ ಎಂದು ಅರ್ಥ
ಹೀಗೆಯೇ ನಾವು ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಉಪಯೋಗದಿಂದ ಬೇರೆ ಬೇರೆ ಸಾಫ್ಟ್ವೇರ್ ಗಳನ್ನೂ ಕೂಡಾ ಹಾಕಬಹುದು
ಈಗ ಸಾರಾಂಶವನ್ನು ಹೇಳುತ್ತೇನೆ ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಿನಾಪ್ಟ್ಕ್ ಪ್ಯಾಕೇಜ್ ಮೇನೇಜರ್ ನಲ್ಲಿ ಪ್ರೋಕ್ಸಿ ಮತ್ತು ರೆಪೋಸಿಟೊರಿ ಯ ಸಂರಚನೆಯನ್ನು ಮಾಡಲು ಕಲಿತೆವು
ಹಾಗೂ ಸಿನಾಪ್ಟಿಕ್ ಪ್ಯಾಕೇಜ್ ಮೇನೇಜರ್ ನ ಉಪಯೋಗದಿಂದ ಅಪ್ಲಿಕೇಶನ್ ಹಾಗೂ ಪ್ಯಾಕೇಜ್ ಗಳನ್ನು ಇನ್ಸ್ಟಾಲ್ ಮಾಡುವುದು ಹೇಗೆಂದು ಕಲಿತೆವು
ಈ ಟ್ಯುಟೋರಿಯಲ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು